ಕೇವಲ ಮೇಲೆ ಐಡೆಂಟಿ ಕಾರ್ಡ್ ಕಾಣಿಸುತ್ತವೆ.

ಇಲ್ಲಿ ಸುತ್ತ ಬಿಳಿ ಬಣ್ಣದ ಗೋಡೆ ಕಾಣಿಸುತ್ತಿದೆ.

ಇಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ.

ಅವರ ಮುಂದೆ ಟೇಬಲ್ ಗಳು ಕಾಣುತ್ತಿ --

ಪುರುಷನ ಮುಂದೆ ಒಂದು ಲೈನಿನ ವೖರ್ ಕಾಣಿಸುತ್ತಿದೆ.

ಮತ್ತು ಕ್ಯಾಟ್ ಬೆರಿ ಗಳು ಕಾಣಿಸುತ್ತಿವೆ.

ಪೋಸ್ಟರ್ ನ ಮೇಲೆ ಅಕ್ಷರಗಳು ಕಾಣಿಸುತ್ತಿವೆ.

ಇದರ ಮುಂದೆ ಉದ್ದವಾದ ಒಂದು ಮಾಲಗಂಬದ ತರಹ ಕಾಣುತ್ತಿದೆ.